ಅವಶ್ಯಕತೆ ಇರೋದಕ್ಕೆಲ್ಲಾ ಅದಕ್ಕಾಗಿ ನಾವು ಟೀಲ್ಸ್ಗಳು ಬೇಕಾಗತ್ವ ಟೀಲ್ಸ್ಗಳು ಇರೋದ್ರಿಂದ ನಮಗೆ ಜಲ್ದಿ ಮನೆ ತೊಳಿಬಹುದು ಮತ್ತು ಮನೆ ಒಂದು ಕ್ವಾಲಿಟಿನು ಮೇಂಟೇಯ್ನ್ ಮಾಡಬಹುದು ಹಾಗಾಗಿ ಟೀಲ್ಸ್ಗಳು ನಮಗೆ ಬೇಕು .

ಬ್ಯಾಂಕ್ ನ ವಹಿವಾಟು ನಾನು ಒಂದು ಪಾಸ್ ಬುಕ್ ನ ಮಾಡ್ಸಬೇಕು ಅನ್ನಕೊಂಡೀನಿ ಬ್ಯಾಂಕ್ ನಾಗ್ ಅವ್ರು ಕೆಳರ್ ಒಂದು ಆಧಾರ್ ಕಾರ್ಡು ಫೋಟೋ ಮತ್ತೆ ಆಮೇಲೆ ಯಾವದನ್ ಒಂದು ಐಡೆಂಟಿಕಾರ್ಡ್ ಇದ್ರೆ ತೊಕೊಂಬಾಪ ಅಂತ ಹೇಳ್ಯಾರ .

ನಮ್ ಏರಿಯಾ ದಾಗ ನಾವ್ ಬಸ್ ಕಾಯ್ಕಂಡಿರ್ತೀವಿ ಬೇರೆ ಏರಿಯಾ ದಾಗ ಬೆರೆವರು ಬಸ್ ಕಾಯ್ಕದ್ದಿರ್ತಾರ ಹಾಗಾಗಿ ಬಸ್ಸು ಹುಡುಕ್ತಾ ಬಸ್ ಸ್ಟಾಂಡ್ ಅಷ್ಟ್ ಮುಖ್ಯ ಆಗಿರ್ತಾದ ಇವಾಗ್ ನಮ್ಗ್ ಬಸ್ಸು ಗಳ್ ಬೇಕಪ್ಪ ಅಂತ ಅಂದ್ರೆ ಈಗ ನಾವ್ ಬಸ್ ಸ್ಟಾಂಡ್ ಬೇಕೇ ಬೇಕ್ ಕೂಡ ಅಂತೀವಿ ನಾವ್--

ನೀರಿನ್ ಟಾಂಕಿ ಒಂದು ಊರಿಗೆ ಬೇಕು ನೀರಿನ್ ಟಾಂಕಿ ಇರೋದ್ರಿಂದ ನಮ್ಮ್ಗ್ ಇವಾಗ ತುಂಬಾ ಯೂಸ್ ಆಗುತ್ತತೆ ಇವಾಗ ಏನನ್ನ ನೀರು.--

ಒಂದು ಅಂಗಡಿ ಬೇಕಾದ್ದದ್ ಈವಾಗ ಏನಾನ ಸಾಮಾನಗಳು ತರಬೇಕಂದ್ರೆ ಬಿಡಬೇಕು ಏನ್ನನ್ನು ಕೊಂಕೊಂಬರಬೇಕಂದ್ರೆ ಅಂಗಡಿ ಬೇಕು ಎಲ್ಲದಕ್ಕೂ ಅಂಗಡಿ ಬೇಕು ಅಂಗಡಿಯಾಗ್ ಸಿಗೋ ಸಾಮಾನುಗಳು ಸಿಕ್ಕಿದ್ದವು .

ಕಟಿಂಗ್ ಶಾಪ್ಗಳು ಇರ್ಬೇಕು ಕಟಿಂಗ್ ಶಾಪ್ಗಳು ಇದ್ರೆ ನಮಗೆ ಒಳ್ಳೆ ಒಳ್ಳೆಯ ಸ್ಟೈಲ್ ಸ್ಟೈಲ್ ಕಟಿಂಗ್ ಮಾಡ್ಸಬಹುದು ನಾವು ಇವಾಗ ಹೋಗಿ.